ಇದು ಸುತ್ತ ಜಾಗದಲ್ಲಿ ಒಂದು ಚಿಕ್ಕ ಪುಟ್ಟ ಕಲ್ಲುಗಳಿದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮತ್ತೆ ಕಂಬಗಳು ಕೂಡ ನಮಗೆ ಇಲ್ಲಿ ಕಾಣಿಸುತ್ತೆ

ಇಲ್ಲಿ ಒಂದು ಕೋಟೆ ಅಥವಾ ಒಂದು ಗೋದಿ ಮಸೀದಿ ಅಣ್ಣ ನೋಡಬಹುದು ಇದು ಒಂದು ಚಿಕ್ಕ ಪಾರ್ಕ್ ರೀತಿ ಮಾಡಿದಾರೆ ಎರ್ಡ್ ಕಡೆನೂ ಮಧ್ಯದಲ್ಲಿ ರಸ್ತೆ ಇದೆ.

ಅವ್ನು ಬ್ಲಾಕ್ ಕಲರ್ ಬಟ್ಟೆ ಹಾಕಿದಾರೆ ಅವ್ನ್ ಹಿಂದೆ ಒಂದು ಗೇಮ್ಗಳು ಆಡುವಂತ ಮಷೀನ್ ಕಾಣ್ಸುತ್ತೆ ಒಂದು ದೊಡ್ಡ ಮರ ಕೂಡ ಇಲ್ಲಿಇದೆ.

ಇಲ್ಲಿ ಒಂದು ಜಾರುಬಂಡಿ ಯನ್ನ ನೋಡಬಹುದು ಪಾರ್ಕ್ಗಳಲ್ಲಿ ಸಣ್ಣ ಮಕ್ಲಿಗೆ ಇತರ ಒಂದು ಆಟಿಕೆ ಗಳ್ಳನ ಇಟ್ಟಿರತಾರೆ. ಇಲ್ಲಿ ಒಂದು ಚಿಕ್ಕ್ ಮಗು ಕೂಡ ಆಟ ಆಡ್ತಾಯಿದೆ ಅದು ಒಂದು ಯಲ್ಲೋ ಕಲರ್ ಬಟ್ಟೆ ಹಾಕೊಂಡಿದಾಳೆ .

ಮಂಟಪಗಳು ಹಾಗೆ ಒಂದು ರೂಮ್ಗಳನ್ನ ನೋಡಬಹುದು ಇದು ಒಂದು ಹಳೆಕಾಲದ ದೇವಸ್ಥಾನ.

ಇಲ್ಲಿ ಒಂದು ಸ್ವಿಮಿಂಗ್ ಪೂಲ್ ಕಾಣಿಸ್ತಿದೆ ಇದೊಂದು ಎಕ್ಸಿಬಿಷನ್ ಅಂತ ಹೇಳ್ಬಹುದು ಇಲ್ಲಿ ವಾಟರ್ ಗೇಮ್ಸ್ ಗಳ್ಳನ ಅಡಬಹುದು ಆಲ್ಲಿ ಇರುವಂಥ ಒಂದು ಅಂಬ್ರೆಲಾ ದತ್ರ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂತಿದಾರೆ.

ಇಲ್ಲಿ ಒಂದು ಹಳೆಕಾಲದ ಕೋಟೆ ಅಥವಾ ಬಿಲ್ಡಿಂಗ್ ಅಣ್ಣ ನೋಡಬಹುದು ಇದನ್ನ ಕಲ್ಲಿನಿಂದ ನಿರ್ಮಾಣ ಮಾಡಿರುತಾರೆ ದೊಡ್ಡ ದೊಡ್ಡ ಕಂಬಗಳು ಇಲ್ಲಿ ಕಾಣಿಸುತ್ತೆ.